ಇದೆಲ್ಲ ಮತ್ತೆ ಮನೇಲಿ cake ಸ ಮಾಡ್ತೇವೆ ನಾವ್ ಎಲ್ಲರೂ ಮನೆಯಲ್ಲಿ ಸೇರಿ ಮಾಡುದು. ಮತ್ತೆ ಕೆಲವೊಂದೆಲ್ಲ ಹಳೇದು ಕಾಲದ್ದು ತಿಂಡಿಯೆಲ್ಲ ಮಾಡ್ಲಿಕ್ಕೆಸ ಇರ್ತದೆ ಅದು ಅಜ್ಜಿಯರೆಲ್ಲ ಮಾಡ್ತಾರೆ ಕೂತ್ಕೊಂಡ್ ಮನೆಯಲ್ಲೇ.

ಅಂದ್ರೆ ಯಾರ್ ಮಾಡ್ತೇವೆ ಮತ್ತೆ ಅದನ್ನ ಎಂಥ ಮಾಡ್ತೇವೆ ಅಂತೇಳಿದ್ರೆ ನಮ್ಗ ಅಕ್ಕ ಪಕ್ಕ ಇರೋವ್ರಿಗೆಲ್ಲರಿಗೆಸ ನಾವ್ ಹ Christmas celebration ಅಂತೇಳಿ ಆಚರಣೆ ಮಾಡ್ತಿದ್ದೇವೆ ಅಂತೇಳಿ ಎಲ್ಲರಿಗೆ ಕೊಡ್ತೇವೆ.

ಅವತ್ತಿಂದಿನ ನಾವು ಇದು ಇದಕ್ಕೆಸ preparation ಎಷ್ಟು ಒಂದು ಎರಡು ಮೂರು ವಾರದಿಂದನೇ ಶುರು ಆಗ್ತದೆ.

December ತಿಂಗಳು starting ಅಲ್ಲಿನೆ Christmas ಗೆ ತಯಾರಿ ಮಾಡ್ಲಿಕ್ಕೆ start ಮಾಡ್ತೇವೆ ನಾವ್.

ಈಗ ಎಲ್ಲ ಮಾಡೋದು ಆಮೇಲೆ ಅಹ್ ಮತ್ತೆ ಆವತ್ತಿನ ದಿನ ಎಂತಂತೇಳಿದ್ರೆ first ನಾವು church ಗೆ ಹೋಗ್ತೇವೆ. ಹಾ ಒಳ್ಳೆ ready ಆಗಿ church ಗೆ ಹೋಗಿ prayer ಎಲ್ಲ ಮಾಡಿ ಪ್ರಾರ್ಥನೆ ಎಲ್ಲ ಮಾಡ್ತೇವೆ ಅಲ್ಲಿ ಕುತ್ಕೊಂಡು ಆಮೇಲೆ ಅಲ್ಲಿ father ಹತ್ರ ಎಲ್ಲ blessings ಎಲ್ಲ ತಗೊಂಡು.

ಮತ್ತೆ ಬರ್ತೇವೆ ಮನೆಗೆ, ಮತ್ತೆ ನಾವಷ್ಟೂ ಇದು ಮತ್ತೆ Christmas tree ಎಲ್ಲ ಮಾಡ್ತೇವೆ ನಾವು ಅದಕೆಲ್ಲ decorate ಮಾಡ್ತೇವೆ ಮತ್ತೆ church ಅಲ್ಲಿ Santa Claus ಬರ್ತಾರೆ. ಸಂತ ಅಜ್ಜ ಗೊತ್ತುಂಟಲ್ಲ Santa Claus ವೇಷ ಹಾಕೊಂಡ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೆಸ ಅವ್ರು gift ಕೊಡ್ತಾ ಬರ್ತಾರೆ.

ಹಾ ಇದು ನಿಮ್ದು main ಹಬ್ಬ ಎರಡು ದಿನನಾ.

ನಮ್ಗೆ December ಇಡೀ ತಿಂಗಳೇ ಹಬ್ಬ ಅದು . Actually ಒಂದೇ ದಿನ ಹಬ್ಬ ಇದು ಇಪ್ಪತೈದ್ನೆ ತಾರೀಕು ಆದ್ರೆ ನಾವ್ first ಇಂದನೆ ಎಲ್ಲ ತಯಾರಿ ಮಾಡ್ಬೇಕು ಅಲ್ಲ.

ಹಾ ಹೌದು. ಅಂದ್ರೆ ನೀವ್ ಇಪ್ಪತೈದ್ ಮಧ್ಯ ರಾತ್ರಿ ಇಂದನೆ start ಮಾಡ್ತೀರಾ?

ಮಧ್ಯ ರಾತ್ರಿಯಿಂದಾನೆ ಅದ್ ನಮ್ಗೆ.

ಮತ್ತೆ ಎಂತ ಮತ್ತೆ ಮನೆಗೆ ಬರ್ತೇವೆ ಮತ್ ಮನೇಲೆಲ್ಲ function ಮಾಡ್ತೇವೆ ಮತ್ತೆ ಇದು ಎಂತ ಅದು ರಾತ್ರಿಗೆ ನಾವ್ first first ಗೆ ಎಂತ ಮಾಡ್ತಿದ್ವಿ ಗೊತ್ತಾ.

ಶುರು ಅಲ್ಲಿ ನಾವು ಮನೆಯಲ್ಲಿ ಅಡಿಗೆ ಮಾಡುದೆಲ್ಲ ಮಾಡ್ತಿದ್ದದ್ದು ವರ್ಷಗಳಿಂದೆ Biryani, Kabab ಎಲ್ಲ ಮಾಡ್ತಾ ಇದ್ವಿ ನಾವ್.

ಆದ್ರೆ ಈಗ ಅಮ್ಮನವರಿಗೆಲ್ಲ ವಯಸ್ಸು ಆಗ್ತಾ ಬಂತು ಅಲ್ಲ ಅವರಿಗೆಸ ಸ್ವಲ್ಪ ಈಗ ಅಪ್ಪನವರ ಒಟ್ಟಿಗೆ hotel ಗೆ ಹೋಗೋದು ತಿನ್ನುದು ಹೀಗೆ. Family ಎಲ್ಲ ಒಟ್ಟಿಗೆ ಇದ್ರೆ ಅದೇ ಹಬ್ಬ.

ಅವ್ರವ್ರ್ ಮನೇಲಿ ಮಾಡ್ತಾರೆ ಎಲ್ಲರು ಜಾಸ್ತಿ cousins ಎಲ್ಲಾರು. ಇಲ್ಲ ಅಂದ್ರೆ ನಾವ್ ಬರ್~ ನಾವ್ ಬರ್ತೇವೆ ನಾವ್ ಎಲ್ರು ಬರ್ತಾರೆ ನಾವ್ ಕರ್ದ್ರೆ ನಮ್ಮನೆಗೆ ಬನ್ನಿ ಅಂತೇಳಿದ್ರೆ ಬರ್ತಾರೆ ಎಲ್ಲರು ಎಲ್ರು gifts ಎಲ್ಲ pack ಮಾಡೋದು ಎಲ್ಲ ಖುಷಿ ಇರ್ತದೆ.

ಹಬ್ಬ ಅಂದ್ರೆ ಚಂದ ಅಲ್ಲ.

ನಾಲ್ಕೇ ಜನ ಮಾಡಿದ್ರೆ ಅಮ್ಮ ಅಕ್ಕ ನಾನು ಅಪ್ಪ ಅಂದ್ರೆ ನಾಲ್ಕೇ ಜನ ಇದ್ದಾಗೆ ಏನು ಖುಷಿ ಇರೋದಿಲ್ಲ . ಈಗ ಎಲ್ಲರು cousins ಎಲ್ಲ ಬಂದ್ರೆ ಏನೊ ಮನೆ ಎಲ್ಲ ಸದ್ದು ಸದ್ದು ಸದ್ದು ಇರ್ತದೆ ಆದ್ರೆ ಅವ್ರು ಮಾತ್ರ ಹೋದ್ಮೇಲೆ ಎಲ್ಲ ಬೇಜಾರ್ ಆಗ್ತದೆ ಅಯ್ಯೊ ಮನೇಲಿ ಯಾರು ಇಲ್ಲ ಅಂತ.

ಹೌದು ಹಬ್ಬ ಅಂದ್ರೆ ಹಾಗೆ ಅಲ್ವ ಎಲ್ಲರೂ ಬರೋದು ಒಟ್ಟಿಗೆ ಗಮ್ಮತ್ ಮಾಡೋದು ಅದೇ ಹಬ್ಬದು ಚಂದ .

ಹಾ ಒಟ್ನಲ್ಲಿ ಒಂದು ವಾರ ಇಡೀ ನೀವ್ ಜೋರಾಗಿ ಹಬ್ಬ ಮಾಡಿದ್ರಿ ಅಂತ ಆಯ್ತು .

ನಾವ್ ಒಂದ starting ಇಂದಾನೆ ಶುರು ಇಂದನೆ ಕಷ್ಟ ಪಟ್ಟಿದ್ದಕ್ಕೆ ನಮ್ಗೆ ಒಂದು ಏನು last ಇಗೆ satisfaction ಆಯ್ತು ಒಳ್ಳೆ ಆಯ್ತ್ ಅಲ ಅಂತ.

ಹಾ ಸರಿ ಶ್ರಾವ್ಯ ನನ್ಗೆ ಸ್ವಲ್ಪ ಕೆಲ್ಸ ಇದೆ ನಾನ್ ನಿಂಗೆ ಒಂದ್ ಐದು ನಿಮ್ಶ ಬಿಟ್ ಮಾಡ್ತೆ ಆಯ್ತಾ.

Bye, bye.

ಹಾ ತೊಂದ್ರೆಲ್ಲಾ super ಆಗಿ ಇದ್ದಿವಿ, ನೀವು? ಹಾ ಉಷಾರಿದ್ದೇನೆ, ಚಾ ಎಲ್ಲ ಆಯ್ತಾ? ಹಾ ಚಾ ಆಗ್ಬೇಕಷ್ಟೆ ಇನ್ನು, ನಿಮ್ದು?

ಆಯ್ತಾ, ಹಾ ಮತ್ತೆ ಏನಾದ್ರು ಹವ್ಯಾಸಗಳು ಇದೆಯಾ ನಿಮ್ಗೆ?

ಹಾ ಉಂಟು ಹೀಗೆ free time ಅಲ್ಲಿ ಮಾಡ್ತೇನೆ ಮತ್ತೆ.

Drawing ಅಂದ್ರೆ pencil sketch ಮಾಡ್ತೀರಾ? ಅಲ್ಲ painting ಏನಾದ್ರು? ಅಲ್ಲ ಇದು fabric paint .

ಬೇರೆ, ಬೇರೆ photography ಮಾಡ್ತೆ.

ಅಂದ್ರೆ . ಹಾ ಹಾ, camera ಏನಾದ್ರು ಉಂಟಾ?

ಅದೊಂದು page ಉಂಟು ಹಾಗೆ ಅದೊಂದು ಅಭ್ಯಾಸ.

ನಂಗೆಸಾ ಹಾಗೆ drawing ಎಲ್ಲ ಮಾಡುದು ಸ್ವಲ್ಪ ಇಷ್ಟ ಮತ್ತೆ traveling ಅಂದ್ರೆ ತುಂಬಾ ಇಷ್ಟ, ಅದೇ bike ಅಲ್ಲಿ ಎಲ್ಲ .

ಅಲ್ಲ, ನಾನು pencil sketch, pencil sketch ಮಾಡುದು.

ಹಾ ಹಾಗೆ, ಮತ್ತೆ.

ಹಾ free time ಅಲ್ಲಿ, college ಗೆಲ್ಲ ರಜೆ ಇದ್ದಾಗ, ಎಲ್ಲಾದ್ರೂ friends ಎಲ್ಲ ಸೇರ್ಕೊಂಡು ಹೋಗ್ತಾ ಇರ್ತೇವೆ ಈ.

ಆ ಸದ್ಯ, ಮೊನ್ನೆ ಇಲ್ಲಿ ಮಡಿಕೇರಿ ಹೋಗಿದ್ವಿ.

Travelling ಸಾ ಒಳ್ಳೆ experience ಸಿಕ್ತದೆ ಅಲ್ಲಿ ಮತ್ತೆ, ನೀವು ಯಕ್ಷಗಾನ ಮಾಡುದಲ್ಲ? ಹಾ, ಹೌದು ಯಕ್ಷಗಾನ. ಹಾ, ಯಾವ್ದು ಪಾತ್ರ ಹಾಕಿದ್ದು ಹೆಸ್ರು?

ಸದ್ಯಾ ಸದ್ಯ ಮೊನ್ನೆ ಒಂದು ವೇಷ ಮಾಡಿದ್ದೆ.

ಹಾ participate ಮಾಡಿದ್ರಾ?

ನಾಳಿದ್ದು ವಿವೇಕ ಜಯಂತಿ program ಉಂಟು. ಹೌದಾ, ಎಲ್ಲಾದ್ರೂ ಮೇಳಕ್ಕೆ~ ಮೇಳ ಉಂಟಾ ಅಲ್ಲ ನಿಮ್ದು ಈ ಕಲ್ತದ್ದ? ಹಾ ಕಲ್ತದ್ದು ಊರಲ್ಲಿ ಕಲ್ತದ್ದು, ಹೀ~ ಹೀಗೆ ಅವಕಾಶ ಸಿಕ್ಕಿದ್ರೆ ಮಾಡುದು. ಹಾ ಹೋಗಿದ್ಲಾ ಇದು ಕಟೀಲು ಹಾಗೆ ಮೇಳದಲ್ಲಿ ಎಲ್ಲ ಹೋಗಿ ಮಾಡುದ್.

ಭಾಗವತಿಗೆ ಏನಾದ್ರು ಹಾಗೆ ಉಂಟಾ? ಭಾಗವತಿಗೆ ಏನಾದ್ರೂ ಮಾಡ್ತೀರಾ.

ಬೇರೆ ಹಾಗೆ ಮತ್ತೆ ಚಿತ್ರಕಲೆ sports ಅಲ್ಲಿ ಸ್ವಲ್ಪ interest . ಹಾ sports ಅಲ್ಲಿ ಇದ್ದೀರಾ? ಹಾ sports ಅಲ್ಲಿ, ಕಬ್ಬಡ್ಡಿ ಕಬ್ಬಡ್ಡಿ ಆಡುದು ನಾವಿಲ್ಲಿ ಇಲ್ಲಿ ಸಂಜೆ ಏನಾದ್ರು free ಸಿಕ್ಕಿದಾಗ ಕಬ್ಬಡಿ ಆಡ್ತಾ ಇರ್ತೀವಿ, college ಹೋಗುವ್ರು ಮತ್ತೆ ಇಲ್ಲಿ ನಮ್ಮ ಮನೆಪಕ್ಕ ಅವ್ರು ಸೇರಿ ಹಾಗೆ. Free time ಅಲ್ಲಿ ಹವ್ಯಾಸಗಳನ್ನು ನಾವ್ ಉಳಿಸಿಕೊಳ್ಲಬೇಕಾಗಿದೆ.

ಮತ್ತೆ college ಅಲ್ಲಿ ಏನಾದ್ರು ಹವ್ಯಾಸ ಉಂಟಾ? book ಓದುದು ಹಾಗೇನಾದ್ರೂ.

ಯಾವದಾದ್ರು ಪುಸ್ತಕದ್ದು ಹೆಸ್ರು ಉಂಟಾ? recent ಆಗಿ ಓದಿದ್ದು. Recent ಸುಧಾಮೂರ್ತಿದ್ದು ಓದಿದ್ದೆ ಸುಧಾಮೂರ್ತಿ, ಸುಧಾಮೂರ್ತಿಯವರದ್ದು novel ಬರೀತಾರೆ. ಹಾ ಹೌದ್ ಹೌದು.

ಅವರದ್ದು ಆ The Mother I Never Knew ಅಂತ ಒಂದ್ novel ಉಂಟು, ಅದು ಒಳ್ಳೆದುಂಟು.

Engli~ English, English book ಆ?

ಇಲ್ಲ book ಓದುದ್ ಅಂದ್ರೆ English ಎಲ್ಲ book ಅಲ್ಲ, ನಾವ್ ಸಣ್ಣದಿರುವಾಗ ಓದ್ತಾಯಿದ್ವಿ ಈಗ ಹಾಗೆಲ್ಲ library ಗೆ ಹೋಗುದು ಎಲ್ಲ. ಇಲ್ಲ, ಹಾಗೆ ಸಣ್ಣದಿರುವಾಗ ನಮ್ದು ಅಲ್ಲಿ ಶಾಲೆಯಲ್ಲಿರುವಾಗ library ಗೆ ಹೋಗಿ ಯಾವದಾದ್ರು ಪುಸ್ತಕ ಕತೆ ಪುಸ್ತಕ ಓದುದಂದ್ರೆ ತುಂಬಾ ಇಷ್ಟ ಇತ್ತು ಆವಾಗ ಹಾಗೆ.

ಹಾ ಬಾಲಮಂಗಳ ಅಂತಲ್ಲ ಈ ರಾಮಾಯಣದ್ದು ಕಥೆ ಅದ್ರದ್ದು ಸಣ್ಣ ಸಣ್ಣ ಕಥೆ ಯಾರಾದ್ರೂ ಬರೀತಾರಲ್ವ ಅಂಥದನ್ನ ಓದೋದು ತುಂಬಾ ಇಷ್ಟ ಇತ್ತು ಹಾಗೆ.

ಸರಿ ವಿದ್ಯಾ ಹಾಗಾದರೆ ಇನೊಮ್ಮೆ ಮಾತಾಡುವಾ.

Hello ಸ್ನೇಹಾ? ಆಹ್ ದೇವಿ ಹೇಳು?

ಆಹ್ ಅರಾಮ್ ಇದಿನ್ ನೀನ್ ಅರಾಮ ಇದೀಯಾ? ಆಹ್ ಅರಾಮ್ ಇದಿನ್ ಊಟಾ ಆಯ್ತಾ?

ಹ್ಮ್ ಆಯ್ತ್.

ಆಹ್ free ಇದೀನಿ. ಹ್ಮ್ ಏನಿಲ್ಲಾ January first ಬರ್ತಿದ್ದೆ ಅಲ್ವಾ?

ಅದೇ ಎಲ್ಲಿಗಾದ್ರು fix ಮಾಡಿದಿಯೇನೋ ಅಂತ. ಆಹ್ ಎಲ್ಲಿಗಾದ್ರು temple ಗ್ ಹೋಗೋನ್ ಅನ್ಕೊಂಡಿದೀವ. ಆಹ್ ದೇವಸ್ಥಾನಕ್ ಹೋಗೋಣ? ಹ್ಮ್ ದೇವಸ್ಥಾನಕ್ ಹೋಗೊಣ ಇಲ್ ಅಂದ್ರೆ ಅಂಗ್ಡಿಗ್ ಹೋಗೋಣ? ದೇವಸ್ಥಾನಕ್ ಹೋದ್ರೆ one day ನೆ ಇರುತ್ತ್ ಅಲ್ವಾ? ಆಹ್ ಹೌದು. ಅದೆ trip ಗ್ ಹೋದ್ರೆ ಈಗಿನ ಮೂರ್ ದಿವ್ಸಾ ನಾಕ್ ದಿವ್ಸಾ ಹೋಗ್ಬರ್ಬಹುದು. ಮತ್ತೆ ಹಂಪಿಗ್ ಹೋಗೋನ್ವಾ? ಹ್ಮ್ ಸರಿ ನೀನು ಕೂಡಾ ಎಷ್ಟ್ ದಿನದಿಂದ ಹೇಳ್ತಿದಿಯಾ ಅಲ್ವಾ ಹಂ~ ಹಂಪಿಗ್ ಹೋಗೋಣ ಅಂತಾ. ಹ್ಮ್ ಮತ್ತೆ ಅದೆ ನಂಗ್ಯ ಬಹಳ ಇಷ್ಟಾ ಅದು ಎಲ್ಲಾ history ಎಲ್ಲಾ ಇರುತ್ತ ಅಲಾ ಅದ್ರಲ್ಲಿ. ಹ್ಮ್ ಸರಿ ಆಯ್ತ್ ಬಿಡು ಹಂಗಾದ್ರೆ ಹಂಪಿಗೆ ಹೋಗೋಣ.

ಆಹ್ ಹೇಳಿದ್ದೀಯಾ?

Friends ಗ್ ಎಲ್ಲರ್ಗು ಹೇಳಿದ್ದೀಯಾ ? ಯಾರ್ಗು ಹೇಳಿಲ್ಲಾ ಇನ್ನ ನೀನೆ call ಮಾಡಿದ್ದೀಯಾ ನೋಡ್ first . ಹ್ಮ್ ಭೂಮಿಗೆ, ನಂದುಗೆ ಅವ್ರಿಗೆಲ್ಲರ್ಗು ಹೇಳ್ ಬಿಡು ಹೋಗೋಣ ಅಂತಾ. ಹ್ಮ್ ಸರಿ ಅವ್ವ ನಾನ್ call ಮಾಡಿ ಹೇಳ್ತಿನಿ.

ಏನೇನ್ ತಗೊಂಡ್ ತಗೊಂಡ್ಬರ್ಲಿ? ಏನಿಲ್ಲಾ three days ನಾವ್ ಮೂರ್ ದಿನಾ ಹೋಗ್ತಿವ್ ಅಲ್ವಾ ಏನೇನ್ ಬೇಕೋ ಅವೆಲ್ಲಾ ತಗೊಂಡ್ ಹೊಗ್ಬೇಕು. ಹ್ಮ್ ನಮ್ ಬಟ್ಟೆ ಎಲ್ಲಾ ಎಲ್ಲರ್ದು ಸೇರ್ಸ್ಕೊಂಡ್ ತಗೊಂಡ್ ಹೋಗೋನ್ವಾ? ಆಹ್ ಅಲ್ಲಿ ಒಂದ್ ದಿವ್ಸಾ ಇರ್ತಿವಲ್ವಾ ಅವತ್ತಿಗೆ same ಇರೋನಾ ಒಂದ್ ದಿವ್ಸದ್ದು ಇನ್ two days ದ್ದು ಬೇರೆ ಬೇರೆ ಇರ್ಲಿ. ಹ್ಮ್ ಸರಿ ನಾಳೆ ಎಲ್ಲರ ಹೋಗಿ dresses ತಗೊಂಡ್ ಬರೋಣ ಅಂತೆ. ಆಹ್ ನಾಳೆ ಹೋಗೋಣ ಹಂಗಾದ್ರೆ ಬಜಾರ್ ಗೆ? ಹ್ಮ್ ನಾಳೆ ಹೋಗೋಣ ಅಂತೆ. ಹ್ಮ್ ಸರಿ . dress ಒಂದೇನಾ? ಹ್ಮ್ dress bed sheet ತಗೊಂಡ್ ಹೋಗೋಣ. ತಿಂಡಿ ತಿನ್ಸು ಏನ್ ತಗೊಂಡ್ ಹೋಗಲ್ವಾ? ಆಹ್ ತಿಂಡಿ ತಗೊಂಡ್ ಹೋಗೋಣ. ಏನ್ ತಗೊಂಡ್ ಹೋಗೋಣ ? ನಾನ್ ಚುರ್ಮುರಿ ತಗೊಂಡ್ ಬರ್ತೀನಿ.

ಹ್ಮ್ . ನಾನು ಬಾದುಷಾ ತಗೊಂಡ್ ಬರ್ಲಾ?